ಬೋರ್ಡ್ ಕಾಣಿಸುತ್ತಿದೆ ಇದರ ಮೇಲೆ ಫೀಮೇಲ್ ಜನರಲ್ ವಾರ್ಡ್ ಎಂದು ಆಂಗ್ಲದಲ್ಲಿ ಬರೆದಿದ್ದಾರೆ.

ಮತ್ತು ಹಲವಾರು ಮಂದಿ ಬರಿ ಆಶೀರ್ವದಿಸಲು ಬಂದಿದ್ದಾರೆ ಎಂದು ಗೊತ್ತಾಗುತ್ತದೆ.

ಇಲ್ಲಿ ಎರಡು ಟ್ರೈನ್ಗಳು ಪಕ್ಕ ಪಕ್ಕ--

ಈ ಚಿತ್ರದಲ್ಲಿ ನಮಗೆ ಒಂದು ರಸ್ತೆ ಹಾದುಹೋಗಿರುವುದು ಕಾಣಿಸುತ್ತದೆ.